ಲಿನಕ್ಸ್ ಎನ್ವಿರೋನ್ಮೆಂಟ್ ಮತ್ತು ಅದರ ಕುಶಲತಾಪೂರ್ವಕ ಬಳಕೆಯ ಬಗ್ಗೆ ಇರುವ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ಸಚಿತ್ರವಾಗಿ ತೋರಿಸಿರುವ ಉದಾಹರಣೆಗಳನ್ನು ಪರೀಕ್ಷಿಸಲು ಲಿನಕ್ಸ್ ಇರುವ ಸಿಸ್ಟಮ್ ಮತ್ತು ಅದರಲ್ಲಿ ಉಬುಂಟು ಇರುವುದು ಅನಿವಾರ್ಯವಾಗಿದೆ
ನೀವು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಉಪಯೋಗವನ್ನು ತಿಳಿದಿರುವಿರಿ ಮತ್ತು ಕಮಾಂಡ್ ಗಳು ಫೈಲ್ ಸಿಸ್ಟಮ್ ಗಳು ಮತ್ತು ಶೆಲ್ ಗಳ ಬಗ್ಗೆ ಮೂಲಭೂತಜ್ಞಾನವನ್ನು ಹೊಂದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ
ನೀವು ಆಸಕ್ತರಿದ್ದಲ್ಲಿ ಅಥವಾ ಇವುಗಳನ್ನು ಇನ್ನೂ ಸ್ಪಷ್ಟವಾಗಿ ತಿಳಿಯಬಯಸಿದಲ್ಲಿ ನಿಸ್ಸಂಕೋಚವಾಗಿ ಈ ವೆಬ್ಸೈಟ್ ನಲ್ಲಿರುವ ಇನ್ನೊಂದು ಟ್ಯುಟೋರಿಯಲ್ ಅನ್ನು ವೀಕ್ಷಿಸಿ
ದಯವಿಟ್ಟು ಗಮನಿಸಿ ಇಲ್ಲಿ ನಾನು ಈ ಟ್ಯುಟೋರಿಯಲ್ ನ ರೆಕಾರ್ಡ್ ಗಾಗಿ ಉಬಂಟು 1010 ಅನ್ನು ಉಪಯೋಗಿಸುತ್ತಿದ್ದೇನೆ
ಹಾಗೂ ಲಿನಕ್ಸ್ ಎನ್ನುವುದು ಕೇಸ್ ಸೆನ್ಸಿಟೀವ್ ಆಗಿದ್ದು ಇಲ್ಲಿ ಉಪಯೋಗಿಸುವ ಎಲ್ಲಾ ಕಮಾಂಡ್ ಗಳೂ ಲೋವರ್ ಕೇಸ್ ನಲ್ಲಿ ಇರುತ್ತವೆ ಇಲ್ಲದಿದ್ದಲ್ಲಿ ಅದನ್ನು ತಿಳಿಸಲಾಗಿದೆ
ಲಿನಕ್ಸ್ ಎನ್ವಿರೋನ್ಮೆಂಟ್ ಎನ್ನುವುದು ಆಪರೇಟಿಂಗ್ ಸಿಸ್ಟಮ್ ನಿಮ್ಮ ಜೊತೆ ಹೇಗೆ ವ್ಯವಹರಿಸುತ್ತದೆ ಅದು ನಿಮ್ಮ ಕಮಾಂಡ್ ಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಹಾಗೂ ನಿಮ್ಮ ಕಾರ್ಯಗಳನ್ನು ಹೇಗೆ ಇಂಟರ್ಪ್ರೆಟ್ ಮಾಡುತ್ತದೆ ಮುಂತಾದವುಗಳನ್ನು ನಿರ್ಧರಿಸುತ್ತದೆ
ಶೆಲ್ ನ ಸೆಟ್ಟಿಂಗ್ ಅನ್ನು ಬದಲಾಯಿಸುವುದರ ಮೂಲಕ ಲಿನಕ್ಸ್ ಅನ್ನು ಇನ್ನೂ ಹೆಚ್ಚು ಕಸ್ಟಮೈಸ್ ಮಾಡಬಹುದು
ಈಗ ಇವೆಲ್ಲಾ ಹೇಗೆ ಆಗುತ್ತವೆ ಎಂಬುದನ್ನು ತಿಳಿಯೋಣ
ಸಾಮಾನ್ಯವಾಗಿ ಶೆಲ್ ನ ನಡವಳಿಕೆಯು ಶೆಲ್ ವೇರಿಯೇಬಲ್ ನ ಮೂಲಕ ನಿರ್ಧರಿಸಲ್ಪಡುತ್ತವೆ
ಮುಖ್ಯವಾಗಿ ಎರಡು ತರಹದ ಶೆಲ್ ವೇರಿಯೇಬಲ್ ಗಳಿವೆ ಎನ್ವಿರೋನ್ಮೆಂಟ್ ವೇರಿಯೇಬಲ್ಸ್ ಮತ್ತು ಲೋಕಲ್ ವೇರಿಯೇಬಲ್ಸ್ ಎಂದು
ಎನ್ವಿರೋನ್ಮೆಂಟ್ ವೇರಿಯೇಬಲ್ಸ್ ಹೆಸರಿಗೆ ತಕ್ಕಂತೆ ಇವು ಬಳಕೆದಾರನ ಸಂಪೂರ್ಣ ಬಳಕೆಯ ಕ್ಷೇತ್ರದಲ್ಲಿ ಲಭ್ಯವಾಗುತ್ತವೆ
ಇವುಗಳು ಶೆಲ್ ಗಳ ಮೂಲಕ ರಚಿಸಲ್ಪಟ್ಟ ಸಬ್ ಶೆಲ್ ಗಳಲ್ಲೂ ಲಭ್ಯವಾಗುತ್ತವೆ
ಶೆಲ್ ಸ್ಕ್ರಿಪ್ಟ್ ನಲ್ಲಿ ಹೇಗೋ ಹಾಗೆ
ಲೋಕಲ್ ವೇರಿಯೇಬಲ್ಸ್ ಹೆಸರಿಗೆ ತಕ್ಕಂತೆ ಇವು ತುಂಬಾ ನಿರ್ಬಂಧಿತವಾಗಿ ಹಾಗೂ ಸೀಮಿತವಾಗಿ ಲಭ್ಯವಾಗುತ್ತವೆ
ಇವುಗಳು ಶೆಲ್ ಗಳ ಮೂಲಕ ರಚಿಸಲ್ಪಟ್ಟ ಸಬ್ ಶೆಲ್ ಗಳಲ್ಲಿ ಲಭ್ಯವಾಗುವುದಿಲ್ಲ
ನಾವು ಈ ಟ್ಯುಟೋರಿಯಲ್ ನಲ್ಲಿ ಮುಖ್ಯವಾಗಿ ಎನ್ವಿರೋನ್ಮೆಂಟ್ ವೇರಿಯೇಬಲ್ ಗಳ ಬಗ್ಗೆ ಚರ್ಚಿಸುತ್ತಿರುವುದರಿಂದ ನಾವು ಮೊದಲು ಶೆಲ್ ವೇರಿಯೇಬಲ್ ಗಳ ವ್ಯಾಲ್ಯೂ ಹೇಗೆ ನೋಡುವುದೆಂದು ತಿಳಿಯೋಣ
ಪ್ರಸ್ತುತ ಶೆಲ್ ನಲ್ಲಿರುವ ಎಲ್ಲಾ ವೇರಿಯೇಬಲ್ ಗಳನ್ನು ನೋಡಲು ನಾವು ಕಮಾಂಡ್ ಸೆಟ್ ಅನ್ನು ಚಲಾಯಿಸೋಣ
ಟರ್ಮಿನಲ್ ನಲ್ಲಿ ಹೀಗೆ ಟೈಪ್ ಮಾಡಿ ಸೆಟ್ ಸ್ಪೇಸ್ vertical ಬಾರ್ | ಮೋರ್ ಮತ್ತು enter ಒತ್ತಿ
ನಾವು ಎಲ್ಲಾ ಪ್ರಸ್ತುತ ಶೆಲ್ ಗಳ ವೇರಿಯೇಬಲ್ ಗಳನ್ನು ನೋಡಬಲ್ಲೆವು
ಉದಾಹರಣೆಗಾಗಿ ಹೋಮ್ ಎನ್ವಿರೋನ್ಮೆಂಟ್ ವೇರಿಯೇಬಲ್ ಅನ್ನು ನೋಡಿ ಹಾಗೂ ಅದಕ್ಕೆ ಅಸೈನ್ ಆದ ವ್ಯಾಲ್ಯೂ ವನ್ನೂ ಕೂಡಾ ಗಮನಿಸಿ
ಲಿಸ್ಟ್ ಗೆ ಹೋಗಲು Enter ಒತ್ತಿ ಹಾಗೂ ಅಲ್ಲಿಂದ ಹೊರಬರಲು q ಒತ್ತಿ
ಇಲ್ಲಿ ವೇರಿಯೇಬಲ್ ಸೂಚಿಯು ಸುನಿಯೋಜಿತವಾಗಿ ಹಾಗೂ ಮಲ್ಟಿಪೇಜ್ ಔಟ್ಪುಟ್ ಆಗಿ ತೋರಲು ಸೆಟ್ ನಲ್ಲಿನ ಔಟ್ಪುಟ್ ಅನ್ನು ಮೋರ್ ಗೆ ರಿಡೈರೆಕ್ಟ್ ಮಾಡಲಾಗಿದೆ
ಕೇವಲ ಎನ್ವಿರೋನ್ಮೆಂಟ್ ವೇರಿಯೇಬಲ್ ಗಳನ್ನು ನೋಡಲು ಎನ್ವ್ ಕಮಾಂಡ್ ಅನ್ನು ಚಲಾಯಿಸಿ
ಟರ್ಮಿನಲ್ ನಲ್ಲಿ ಹೀಗೆ ಟೈಪ್ ಮಾಡಿ ಎನ್ವ್ ಸ್ಪೇಸ್ vertical ಬಾರ್ | ಮೋರ್ ಹಾಗೂ enter ಒತ್ತಿ
ಉದಾಹರಣೆಗಾಗಿ ಸ್ಲಾಶ್ ಬಿನ್ ಸ್ಲಾಶ್ ಬಾಶ್ ಎಂಬ ವ್ಯಾಲ್ಯೂ ಹೊಂದಿರುವ ಶೆಲ್ ವೇರಿಯೇಬಲ್ ಅನ್ನು ಗಮನಿಸಿ
ಪುನಃ ಲಿಸ್ಟ್ ನಿಂದ ಹೊರಬರಲು q ಅನ್ನು ಒತ್ತಿ
ಈಗ ನಾವು ಲಿನಕ್ಸ್ ನಲ್ಲಿನ ಕೆಲವು ಮುಖ್ಯವಾದ ಎನ್ವಿರೋನ್ಮೆಂಟ್ ವೇರಿಯೇಬಲ್ ಗಳ ಬಗ್ಗೆ ಚರ್ಚಿಸೋಣ
ನಾವಿಲ್ಲಿ ನಮ್ಮ ಎಲ್ಲಾ ಪ್ರದರ್ಶನಗಳಿಗಾಗಿ ಬಾಶ್ ಶೆಲ್ ಅನ್ನು ಉಪಯೋಗಿಸುತ್ತಿದ್ದೇವೆ
ಬೇರೆ ಬೇರೆ ಶೆಲ್ ಗಳು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಕಸ್ಟಮೈಸ್ ಆಗಿರುತ್ತವೆ
ವಾಸ್ತವವಾಗಿ ವೇರಿಯೇಬಲ್ ಗಳು ಏನನ್ನು ಶೇಖರಿಸಿಡುತ್ತವೆ ಎಂದು ನೋಡಲು ನಾವು ಎಚೊ ಕಮಾಂಡ್ ನ ಜೊತೆಗೆ ನಿರ್ದಿಷ್ಟ ವೇರಿಯೇಬಲ್ ಹೆಸರಿನ ಹಿಂದೆ ಡಾಲರ್ ಚಿಹ್ನೆಯನ್ನು ಉಪಯೋಗಿಸಬೇಕು
ನಾವು ನೋಡುವ ಮೊದಲ ಎನ್ವಿರೋನ್ಮೆಂಟ್ ವೇರಿಯೇಬಲ್ ಎಂದರೆ ಶೆಲ್ ವೇರಿಯೇಬಲ್
ಇದು ಪ್ರಸ್ತುತ ಶೆಲ್ ನ ಹೆಸರನ್ನು ಶೇಖರಿಸಿಡುತ್ತದೆ
ಶೆಲ್ ವೇರಿಯೇಬಲ್ ನ ವ್ಯಾಲ್ಯೂ ಅನ್ನು ನೋಡಲು ಟರ್ಮಿನಲ್ ನಲ್ಲಿ ಎಚೊ ಸ್ಪೇಸ್ ಡಾಲರ್ s h e l ಲ್ ಎಂದು ದೊಡ್ಡ ಅಕ್ಷರದಲ್ಲಿ ಟೈಪ್ ಮಾಡಿ enter ಒತ್ತಿ
ಇಲ್ಲಿ ಸ್ಲಾಶ್ ಬಿನ್ ಸ್ಲಾಶ್ ಬಾಶ್ ಎಂಬುದು ನಾವು ಪ್ರಸ್ತುತ ಕೆಲಸ ಮಾಡುತ್ತಿರುವ ಶೆಲ್ ಆಗಿದೆ
ಮುಂದಿನ ವೇರಿಯೇಬಲ್ ಹೋಮ್ ಆಗಿದೆ
ನಾವು ಲಿನಕ್ಸ್ ಗೆ ಲಾಗ್ ಇನ್ ಆದಾಗ ಅದು ನಮ್ಮನ್ನು ಸಾಮಾನ್ಯವಾಗಿ ನಮ್ಮ ಯೂಸರ್ ನೇಮ್ ನ ಹೆಸರಿರುವ ಡೈರಕ್ಟರಿಗೆ ಕರೆದೊಯ್ಯುತ್ತದೆ
ಈ ಡೈರಕ್ಟರಿಯನ್ನು ಹೋಮ್ ಡೈರಕ್ಟರಿಯೆಂದು ಕರೆಯುತ್ತಾರೆ ಮತ್ತು ಇದುವೇ ಹೋಮ್ ವೇರಿಯೇಬಲ್ ನಲ್ಲಿ ಸಿಗುತ್ತದೆ
ವ್ಯಾಲ್ಯೂವನ್ನು ನೋಡಲು ಟರ್ಮಿನಲ್ ನಲ್ಲಿ ಎಚೊ ಸ್ಪೇಸ್ ಡಾಲರ್ ಮತ್ತು h o m ಇ ಎಂದು ದೊಡ್ಡ ಅಕ್ಷರಗಳಲ್ಲಿ ಟೈಪ್ ಮಾಡಿ Enter ಒತ್ತಿ
ಪಥ್ ಎಂಬುದು ನಂತರದ ಎನ್ವಿರೋನ್ಮೆಂಟ್ ವೇರಿಯೇಬಲ್ ಆಗಿದೆ
ಪಥ್ ಎಂಬ ವೇರಿಯೇಬಲ್ ನಲ್ಲಿ ಡೈರಕ್ಟರಿ ಗಳ ನಿಖರವಾದ ಪಾಥ್ ಗಳು ಇವೆ ಹಾಗೂ ಶೆಲ್ ಎಂಬುದು ಯಾವುದೇ ಎಕ್ಸಿಕ್ಯೂಟೇಬಲ್ ಕಮಾಂಡ್ ಗಳನ್ನು ಹುಡುಕಲು ಇದನ್ನು ಉಪಯೋಗಿಸುತ್ತದೆ
ಈಗ ಪಾಥ್ ವೇರಿಯೇಬಲ್ ನ ವ್ಯಾಲ್ಯೂವನ್ನು ನೋಡೋಣ
ಪುನಃ ಟರ್ಮಿನಲ್ ನಲ್ಲಿ ಎಚೊ ಸ್ಪೇಸ್ ಡಾಲರ್ ಮತ್ತು ದೊಡ್ಡ ಅಕ್ಷರಗಳಲ್ಲಿ p a t ಹ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ನನ್ನ ಕಂಪ್ಯೂಟರ್ ನಲ್ಲಿ ಅದು ಹೀಗೆ ತೋರಿಸುತ್ತದೆ ಸ್ಲಾಶ್ ಯುಸರ್ ಸ್ಲಾಶ್ ಲೋಕಲ್ ಸ್ಲಾಶ್ ಸ್ಬಿನ್ ಸ್ಲಾಶ್ ಯುಸರ್ ಸ್ಲಾಶ್ ಲೋಕಲ್ ಸ್ಲಾಶ್ ಬಿನ್ ಸ್ಲಾಶ್ ಯುಸರ್ ಸ್ಲಾಶ್ ಸ್ಬಿನ್ ಸ್ಲಾಶ್ ಯುಸರ್ ಸ್ಲಾಶ್ ಬಿನ್ ಇಟಿಸಿ
ಇದು ಒಂದು ಸಿಸ್ಟಮ್ ನಿಂದ ಇನ್ನೊಂದು ಸಿಸ್ಟಮ್ ಸ್ವಲ್ಪ ಬೇರೆಯಾಗಿರುತ್ತದೆ
ಇದೊಂದು ಡೈರಕ್ಟರಿಗಳ ಲಿಸ್ಟ್ ಆಗಿದ್ದು ಇದು160 ಕೊಲನ್ ನಿಂದ ವಿಭಾಗಿಸಲಾಗಿದೆ
ಹೀಗಾಗಿ ಶೆಲ್ ಈ ಕ್ರಮದಲ್ಲಿರುವ ಎಕ್ಸಿಕ್ಯೂಟೆಬಲ್ ಕಮಾಂಡ್ ಗಳನ್ನು ಹುಡುಕುತ್ತದೆ
ನಾವೂ ಕೂಡಾ ನಮ್ಮ ಸ್ವಂತದ ಡೈರಕ್ಟರಿಯನ್ನು ಈ ಲಿಸ್ಟ್ ಗೆ ಸೇರಿಸಬಹುದು ಇದರಿಂದಾಗಿ ನಮ್ಮ ಡೈರಕ್ಟರಿ ಕೂಡಾ ಶೆಲ್ ನಿಂದ ಹುಡುಕಲ್ಪಡುತ್ತದೆ
ಹೀಗೆ ನಮ್ಮ ಸ್ವಂತದ ಡೈರಕ್ಟರಿಯನ್ನು ಲಿಸ್ಟ್ ಗೆ ಸೇರಿಸಲು ಟರ್ಮಿನಲ್ ನಲ್ಲಿ p a t ಹ್ ಎಂದು ಕ್ಯಾಪಿಟಲ್ ನಲ್ಲಿ ಮತ್ತೆ ಕ್ಯಾಪಿಟಲ್ ನಲ್ಲಿ P A T H160 ಹೋಮ್ ಮತ್ತು ನಮ್ಮ ಡೈರಕ್ಟರಿಯ ಹೆಸರು ಟೈಪ್ ಮಾಡಿ ಎಂಟರ್ ಒತ್ತಿ
ಈಗ ನಾವು ಪಥ್ ನ ವ್ಯಾಲ್ಯೂವನ್ನು ಎಚೊ ಮಾಡಿದಲ್ಲಿ ನಮ್ಮ ಡೈರಕ್ಟರಿ ಕೂಡಾ ಪಥ್ ವೇರಿಯೇಬಲ್ ನ ಒಂದು ಅಂಗವಾಗುತ್ತದೆ
ನೋಡಿ ಡೈರಕ್ಟರಿಯು ಈಗ ಇಲ್ಲಿ ಪ್ರಸ್ತುತವಿದೆ
ಇನ್ನೊಂದು ಕುತೂಹಲಕಾರಿಯಾದ ವೇರಿಯೇಬಲ್ ಎಂದರೆ ಲಾಗ್ನೇಮ್
ಇದು ಪ್ರಸ್ತುತ ಕ್ರಿಯಾಶೀಲನಾಗಿರುವ ಯೂಸರ್ ನ ಯೂಸರ್ ನೇಮ್ ಅನ್ನು ಸಂಗ್ರಹಿಸಿಡುತ್ತದೆ
ಈ ವ್ಯಾಲ್ಯೂವನ್ನು ನೋಡಲು ಎಚೊ ಸ್ಪೇಸ್ ಡಾಲರ್ ಲಾಗ್ನೇಮ್ ಎಂದು ಟೈಪ್ ಮಾಡಿ Enter ಒತ್ತಿ
ನಾವು ಟರ್ಮಿನಲ್ ಅನ್ನು ತೆರೆದಾಗ ನಮಗೆ ಒಂದು ಡಾಲರ್ ಚಿಹ್ನೆ ಕಾಣಸಿಗುತ್ತದೆ
ಅದುವೇ ಪ್ರಾಂಪ್ಟ್ ಆಗಿದ್ದು ಅಲ್ಲಿಯೇ ನಾವು ಕಮಾಂಡ್ ಗಳನ್ನು ಬರೆಯುತ್ತೇವೆ
ಇದೊಂದು ಪ್ರೈಮರಿ ಪ್ರೋಮ್ಪ್ಟ್ ಚಿಹ್ನೆ ಆಗಿದ್ದು ಇದು ಪಿಎಸ್1 ಎಂಬ ಎನ್ವಿರೋನ್ಮೆಂಟ್ ವೇರಿಯೇಬಲ್ ಅನ್ನು ಪ್ರತಿನಿಧಿಸುತ್ತದೆ
ಇಲ್ಲಿ ಸೆಕೆಂಡರಿ ಪ್ರೋಮ್ಪ್ಟ್ ಚಿಹ್ನೆ ಕೂಡಾ ಇದೆ
ನಮ್ಮ ಕಮಾಂಡ್ ದೊಡ್ಡದಾಗಿದ್ದು ಅದು ಒಂದು ಲೈನ್ ಗಿಂತ ಹೆಚ್ಚು ಉದ್ದವಾಗಿದ್ದಲ್ಲಿ ಅದು ಎರಡನೇ ಲೈನ್ ನಲ್ಲಿ ಶುರುವಾಗುವಾಗ ಗ್ರೇಟರ್ ದೆನ್ ಜಿಟಿಯ ಚಿಹ್ನೆಯೊಂದಿಗೆ ಆರಂಭವಾಗುತ್ತದೆ
ಇದು ಸೆಕೆಂಡರಿ ಪ್ರೊಮ್ಪ್ಟ್ ಚಿಹ್ನೆಯಾಗಿದ್ದು ಇದು ಪಿಎಸ್2 ಎಂಬ ಎನ್ವಿರೋನ್ಮೆಂಟ್ ವೇರಿಯೇಬಲ್ ಅನ್ನು ಪ್ರತಿನಿಧಿಸುತ್ತದೆ
ಸೆಕೆಂಡರಿ ಕಮಾಂಡ್ ಪ್ರೊಮ್ಪ್ಟ್ ನ ವ್ಯಾಲ್ಯೂ ವನ್ನು ನೋದಲು ಟರ್ಮಿನಲ್ ನಲ್ಲಿ ಎಚೊ ಸ್ಪೇಸ್ ಡಾಲರ್ ಪಿಎಸ್2 ಎಂದು ಟೈಪ್ ಮಾಡಿ Enter ಒತ್ತಿ
ನಾವು ನಮ್ಮ ಪ್ರೈಮರಿ ಪ್ರೊಮ್ಪ್ಟ್ ನ ಚಿಹ್ನೆಯನ್ನು ಬದಲಿಸಬಹುದು ಈಗ ಅಟ್ ಥೆ ರೇಟ್ ltgt ಅನ್ನು ಪ್ರೊಮ್ಪ್ಟ್ ಆಗಿ ಇಡಬೇಕೆಂದುಕೊಳ್ಳೋಣ
ಹೀಗೆ ಮಾಡಲು ಪಿಎಸ್1 equal ಟಿಒ ಹಾಗೂ ಕೋಟ್ ನ ಒಳಗೆ ಅಟ್ ಥೆ ರೇಟ್ ಎಂದು ಟೈಪ್ ಮಾಡಿ Enter ಒತ್ತಿ
ಈಗ ಡಾಲರ್ ಚಿಹ್ನೆಯ ಬದಲಾಗಿ ನಾವು ಎಟ್ ದ ರೇಟ್ ಚಿಹ್ನೆಯನ್ನು ಪ್ರೊಮ್ಪ್ಟ್ ಆಗಿ ನೋಡಬಹುದು
ನಾವು ಇನ್ನೂ ಕುತೂಹಲಕಾರಿಯಾದುದನ್ನು ಮಾಡಬಹುದು
ಅಂದರೆ ನಾವು ನಮ್ಮ ಯೂಸರ್ ನೇಮ್ ಅನ್ನು ಪ್ರೊಮ್ಪ್ಟ್ ಆಗಿ ತೋರಿಸಬಹುದು
ಪಿಎಸ್1 equal ಟಿಒ ಕೋಟ್ ನ ಒಳಗೆ ಡಾಲರ್ ಲಾಗ್ನೇಮ್ ಎಂದು ದೊಡ್ಡ ಅಕ್ಷರದಲ್ಲಿ ಟೈಪ್ ಮಾಡಿ Enter ಒತ್ತಿ
ಈಗ ನನ್ನ ಯೂಸರ್ ನೇಮ್ ಎಂಬುದೇ ಪ್ರೊಮ್ಪ್ಟ್ ಆಗಿದೆ
ಹಿಂದಿನಂತೆ ಮಾಡಲು ಪಿಎಸ್1 equal ಟಿಒ ಕೋಟ್ ನ್ ಒಳಗೆ ಡಾಲರ್ ಎಂದು ಟೈಪ್ ಮಾಡಿ Enter ಒತ್ತಿ
ನಾವು ಹಲವು ಎನ್ವಿರೋನ್ಮೆಂಟ್ ವೇರಿಏಬಲ್ ಗಳಿಗೆ ವ್ಯಾಲ್ಯೂ ವನ್ನು ಅಸೈನ್ ಮಾಡಿದೆವು
ಆದರೆ ನೆನಪಿಡಿ ಈ ಬದಲಾವಣೆಗಳು ಕೇವಲ ಪ್ರಸ್ತುತ ಸೆಶನ್ ಗೆ ಮಾತ್ರ ಸೀಮಿತವಾಗಿದೆ
ಉದಾಹರಣೆಗೆ ನಾವು ಈಗಷ್ಟೇ ಪಥ್ ಎಂಬ ವೇರಿಯೇಬಲ್ ಅನ್ನು ನಮ್ಮ ಡೈರಕ್ಟರಿಗೆ ಸೇರಿಸಿದೆವು
ನಾವು ಈಗ ಈ ಟರ್ಮಿನಲ್ ಅನ್ನು ಕ್ಲೋಸ್ ಮಾಡಿ ಮತ್ತೆ ಪುನಃ ಹೊಸ ಟರ್ಮಿನಲ್ ಅನ್ನು ಓಪನ್ ಮಾಡಿ ಪಾತ್ ವೇರಿಯೇಬಲ್ ಅನ್ನು ಎಕೋ ಮಾಡುವದರ ಮೂಲಕ ಚೆಕ್ ಮಾಡಿದಲ್ಲಿ ನಮಗೆ ಆಶ್ಚರ್ಯವಾಗುವುದೆಂದರೆ ಮೊದಲಿನ ಬದಲಾವಣೆಗಳು ಈಗ ಕಾಣುವುದಿಲ್ಲ
ಈ ಬದಲಾವಣೆಗಳನ್ನು ಶಾಶ್ವತವಾಗಿ ಮಾಡುವ ವಿಧಾನವು ಮುಂದುವರಿದ ಟ್ಯುಟೋರಿಯಲ್ ಗಳಲ್ಲಿ ತಿಳಿಸಲಾಗುತ್ತದೆ
ನಾವು ಈ ಮೊದಲು ಎಕ್ಸಿಕ್ಯೂಟ್ ಮಾಡಿದ ಕಮಾಂಡ್ ಅನ್ನು ಪುನಃ ಎಕ್ಸಿಕ್ಯೂಟ್ ಮಾಡಬಯಸಿದಲ್ಲಿ ಏನು ಮಾಡಬೇಕು
ನಾವದನ್ನು ಪುನಃ ಟೈಪ್ ಮಾಡಬೇಕೇ
ಇಲ್ಲ ಇದಕ್ಕೆ ತುಂಬಾ ಪರಿಹಾರಗಳಿವೆ
ಮೊದಲಿಗೆ ಸುಮ್ಮನೆ ನೀವು ಅಪ್ ಏರೋ ಕೀ ಯನ್ನು ಒತ್ತಿದಲ್ಲಿ ಅದು ನೀವು ಅಂತಿಮವಾಗಿ ಟೈಪ್ ಮಾಡಿದ ಕಮಾಂಡ್ ಅನ್ನು ತೋರಿಸುತ್ತದೆ
ಅದನ್ನು ಒತ್ತಿ ಹಿಡಿದಲ್ಲಿ ಅದು ಹಿಂದಿನ ಎಲ್ಲ ಕಮಾಂಡ್ ಗಳನ್ನೂ ಸಾಲಾಗಿ ತೋರಿಸುತ್ತದೆ
ಹಿಂದಕ್ಕೆ ಬರಲು ಡೌನ್ ಕೀ ಯನ್ನು ಒತ್ತಿ
ಆದರೆ ನೀವು ತುಂಬಾ ಕಮಾಂಡ್ ಗಳನ್ನು ಒಟ್ಟಿಗೇ ಸಾಲಾಗಿ ನೋಡಿದಾಗ ಅದು ಬಹಳ ಇಕ್ಕಟ್ಟಾಗಿ ತೋರುತ್ತದೆ
ಹಾಗಾಗಿ ಹಿಸ್ಟ್ರಿ ಕಮಾಂಡ್ ಅನ್ನು ಬಳಸುವುದು ಸೂಕ್ತವಾಗಿದೆ
ಪ್ರೊಮ್ಪ್ಟ್ ನಲ್ಲಿ ಹಿಸ್ಟರಿ ಎಂದು ಟೈಪ್ ಮಾಡಿ Enter ಒತ್ತಿ ನೋಡಿ ಈ ಮೊದಲು ಪ್ರಯೋಗಿಸಿದ ಎಲ್ಲ ಕಮಾಂಡ್ ಗಳೂ ಕಾಣುತ್ತವೆ
ನೀವು ಉದ್ದದ ಸೂಚಿಯ ಬದಲಾಗಿ ಕೇವಲ ಕೊನೆಯ ಹತ್ತು ಕಮಾಂಡ್ ಗಳನ್ನು ನೋಡಬಯಸಿದಲ್ಲಿ ಹಿಸ್ಟರಿ ಸ್ಪೇಸ್ 10 ಎಂದು ಟೈಪ್ ಮಾಡಿ Enter ಒತ್ತಿ
ಗಮನಿಸಿ ಈ ಸೂಚಿಯಲ್ಲಿ ಪ್ರತಿಯೊಂದು ಕಮಾಂಡ್ ಕೂಡಾ ಕ್ರಮಸಂಖ್ಯೆಯನ್ನು ಹೊಂದಿರುತ್ತದೆ
ಯಾವುದಾದರೂ ನಿರ್ದಿಷ್ಟ ಕಮಾಂಡ್ ಅನ್ನು ಪುನರಾವರ್ತಿಸಬಯಸಿದಲ್ಲಿ ಎಕ್ಸ್ಲಮೇಶನ್ ಚಿಹ್ನೆಯ ಜೊತೆ ಕಮಾಂಡ್ ನ ಕ್ರಮಸಂಖ್ಯೆಯನ್ನು ಟೈಪ್ ಮಾಡಿ ಇಲ್ಲಿ ಅದು 442 ಇದರಿಂದ ಎಚೊ ಸ್ಪೇಸ್ ಡಾಲರ್ ಪಥ್ ಎಂಬುದು ಎಕ್ಸಿಕ್ಯೂಟ್ ಆಗುತ್ತದೆ
ನೀವು ಕೊನೆಯ ಕಮಾಂಡ್ ಅನ್ನು ಪುನಃ ಎಕ್ಸಿಕ್ಯೂಟ್ ಮಾಡಬಯಸಿದಲ್ಲಿ ಎಕ್ಸಮೇಶನ್ ಚಿಹ್ನೆಯನ್ನು ಎರಡು ಬಾರಿ ಟೈಪ್ ಮಾಡಿ Enter ಒತ್ತಿ
ನಂತರದ ವಿಷಯ ನಾವು ನೋಡುವುದೆಂದರೆ ಟಿಲ್ಡೆ ಎಂಬ ಪರ್ಯಾಯ
ಟಿಲ್ಡೆ ಎಂಬ ಅಕ್ಷರವು ಹೋಮ್ ಡೈರಕ್ಟರಿಗೆ ಹೋಗಲು ಇರುವ ಕಿರುದಾರಿಯಾಗಿದೆ
ನೀವು ಹೋಮ್ ಡೈರಕ್ಟರಿಯಲ್ಲಿ ಟೆಸ್ಟ್ಟ್ರೀ ಎಂಬ ಹೆಸರಿನ ಡೈರಕ್ತರಿಯನ್ನಿ ಹೊಂದಿದ್ದೀರಾ ಎಂದುಕೊಳ್ಳಿ
ನೀವು ಅಲ್ಲಿಗೆ ಹೋಗಲು ಸಿಡಿಯ ಸ್ಪೇಸ್ ಟಿಲ್ಡೆ ಸ್ಲಾಶ್ ಟೆಸ್ಟ್ಟ್ರೀ ಎಂದು ಬರೆದರೆ ಸಾಕು
ನಾವು ಪ್ರಸ್ತುತ ಕೆಲಸ ಮಾಡುತ್ತಿರುವ ಡೈರಕ್ಟರಿ ಮತ್ತು ಈ ಹಿಂದೆ ಕೆಲಸ್ ಮಾಡುತ್ತಿದ್ದ ಡೈರಕ್ಟರಿ ಇವೆರಡರ ನಡುವೆ ಈ ಕಮಾಂಡ್ ಬಳಸಿಕೊಂಡು ಸಂಚರಿಸಬಹುದು ಸಿಡಿಯ ಟಿಲ್ಡೆ ಮೈನಸ್ ಅಥವಾ ಕೇವಲ ಸಿಡಿಯ ಮೈನಸ್
ಉದಾಹರಣೆಗೆ ನಾವೀಗ ಟೆಸ್ಟ್ಟ್ರೀ ಎಂಬ ಡೈರಕ್ಟರಿಯಲ್ಲಿದ್ದೇವೆ
ನಾವು ಈ ಹಿಂದೆ ಕೆಲಸ ಮಾಡುತ್ತಿದ್ದದ್ದು ಹೋಮ್ ಡೈರಕ್ಟರಿ
ಹಾಗಾದರೆ ನಾವು ಸಿಡಿಯ ಸ್ಪೇಸ್ ಮೈನಸ್ ಎಂದು ಟೈಪ್ ಮಾಡಿ Enter ಒತ್ತಿ
ಇದೀಗ ಹೋಮ್ ಡೈರಕ್ಟರಿಗೆ ಹೋಗುತ್ತದೆ
ಪುನಃ ಇದನ್ನು ಚಲಾಯಿಸಿ ನೀವು ಪುನಃ ಟೆಸ್ಟ್ಟ್ರೀ ಡೈರಕ್ತರಿಗೆ ಮರಳುತ್ತೀರಿ
ಕೊನೆಯ ಹಾಗೂ ತುಂಬಾ ಮಹತ್ವಪೂರ್ಣವಾದ ಕಮಾಂಡ್ ಎಂದರೆ ಅಲಿಯಾಸ್ ಕಮಾಂಡ್
ಕೆಲವೊಮ್ಮೆ ನಿಮ್ಮ ಬಳಿ ಬಹಳ ಉದ್ದದ ಕಮಾಂಡ್ ಇದ್ದು ಅದನ್ನು ಪುನಃ ಪುನಃ ರನ್ ಮಾಡಬೇಕಾಗಬಹುದು
ಈ ಸಂದರ್ಭದಲ್ಲಿ ನಾವು ಆ ಕಮಾಂಡ್ ಗೆ ಒಂದು ಸಣ್ಣ ಅಡ್ಡ ಹೆಸರನ್ನಿಟ್ಟು ಉದ್ದದ ಕಮಾಂಡ್ ನ ಜಾಗದಲ್ಲಿ ಅದನ್ನು ಉಪಯೋಗಿಸಬಹುದು
ನಾವು ಆಗಾಗ ಹೋಗುವ ಮ್ಯೂಸಿಕ್ ಎಂಬುದು ಬಹಳ ಉದ್ದವಾದ ಡೈರಕ್ತರಿಯ ಶ್ರೇಣಿಯನ್ನು ಹೊಂದಿದೆ ಎಂದುಕೊಳ್ಳೋಣ ಹೀಗಿರುವಾಗ ನೀವದಕ್ಕೆ ಹೀಗೆ ಒಂದು ಅಡ್ಡಹೆಸರನ್ನಿಡಬಹುದು ಅಲಿಯಾಸ್ ಸ್ಪೇಸ್ ಸಿಡಿಎಂಯೂಸಿಕ್ equal ಟಿಒ ಡಬಲ್ ಕೋಟ್ ನಲ್ಲಿ ಸಿಡಿಯ ಸ್ಪೇಸ್ ಸ್ಲಾಶ್ ಹೋಮ್ ಸ್ಲಾಶ್ ಆರ್ಕ್ ಸ್ಲಾಶ್ ಫೈಲ್ಸ್ ಸ್ಲಾಶ್ ಎಂಟರ್ಟೈನ್ಮೆಂಟ್ ಸ್ಲಾಶ್ ಮ್ಯೂಸಿಕ್ ಎಂದು ಟೈಪ್ ಮಾಡಿ Enter ಒತ್ತಿ
ಈಗ ನೀವು ಪ್ರತಿಬಾರಿ ಈ ಡೈರಕ್ಟರಿಗೆ ಹೋಗಲು ಕೇವಲ ಸಿಡಿಎಂಯೂಸಿಕ್ ಎಂದು ಟೈಪ್ ಮಾಡಿ Enter ಒತ್ತಿದರೆ ಸಾಕು
ನೋಡಿ ನಾವೀಗ ಮ್ಯೂಸಿಕ್ ಎಂಬ ಡೈರಕ್ಟರಿಯಲ್ಲಿದ್ದೇವೆ
ನಾವೀಗ ಈ ಹಿಂದೆ ಕೆಅಸಮಾಡುತ್ತಿದ್ದ ಡೈರಕ್ಟರಿಗೆ ಹೋಗಲು ಪ್ರೊಮ್ಪ್ಟ್ ನಲ್ಲಿ ಸಿಡಿಯ ಸ್ಪೇಸ್ ಮೈನಸ್ ಎಂದು ಟೈಪ್ ಮಾಡಬಹುದು
ಅಡ್ಡ ಹೆಸರನ್ನು ತೆಗೆದುಹಾಕಲು ಯುನಾಲಿಯಾಸ್ ಸ್ಪೇಸ್ ಸಿಡಿಎಂಯೂಸಿಕ್ ಎಂದು ಟೈಪ್ ಮಾಡಿ Enter ಒತ್ತಿ
ಈಗ ಪುನಃ ಸಿಡಿಎಂಯೂಸಿಕ್ ಎಂದು ಟರ್ಮಿನಲ್ ನಿಂದ ಕಮಾಂಡ್ ಹೊರಡಿಸಿ ನೀವು ಕಮಾಂಡ್ ನಾಟ್ ಫೌಂಡ್ ಎಂಬ ಎರರ್ ಅನ್ನು ಕಾಣುವಿರಿ
ಊಹಿಸಿಕೊಳ್ಳಿ ನಮ್ಮ ವರ್ಕಿಂಗ್ ಡೈರಕ್ಟರಿಯಲ್ಲಿ ಟೆಸ್ಟ್1 ಮತ್ತು ಟೆಸ್ಟ್2 ಎಂಬ ಎರಡು ಡೈರಕ್ಟರಿಗಳಿವೆ ಹಾಗೂ ನಾವು ಆರ್ಎಂ ಟೆಸ್ಟ್1 ಎಂದು ಕಮಾಂಡ್ ಚಲಾಯಿಸಿದಲ್ಲಿ ಟೆಸ್ಟ್1 ಎಂಬುದು ಸದ್ದಿಲ್ಲದೆ ಡಿಲೀಟ್ ಆಗುತ್ತದೆ
ನಮಗೆ ತಿಳಿದಿರುವಂತೆ ಆರ್ಎಂ ಕಮಾಂಡ್ ನಲ್ಲಿ ಹೈಫೆನ್ I ಎಂಬುದು ಪರಸ್ಪರ ತೆಗೆದುಹಾಕುವ ಪ್ರಕ್ರಿಯೆಯನ್ನು ಮಾಡುತ್ತದೆ
ಹಾಗಾಗಿ ನಾವು ಏಲಿಯಸ್ ಅನ್ನು ಅಲಿಯಾಸ್ ಆರ್ಎಂ equal ಟಿಒ ಈಗ ಕೊಟ್ ನ ಒಳಗೆ ಆರ್ಎಂ ಸ್ಪೇಸ್ ಹೈಫೆನ್ i ಎಂದು ಸೆಟ್ ಮಾಡಬಹುದು
ಈಗ ನಾವು ಯಾವಾಗ ಆರ್ಎಂ ಅನ್ನು ಚಲಾಯಿಸುತ್ತೇವೆಯೋ ಆಗ ನಿಜವಾಗಿ ಆರ್ಎಂ ಹೈಫೆನ್ I ಎಂಬುದು ರನ್ ಆಗಬೇಕು
ಹಾಗಾಗಿ ಯಾವಾಗ ಟೆಸ್ಟ್ 1 ಎಂಬುದು ಡಿಲಿಟ್ ಆಗುತ್ತದೆಯೋ ಆಗ ಸಿಸ್ಟಮ್ ಟೆಸ್ಟ್ 2 ನ್ನು ಡಿಲಿಟ್ ಮಾಡುವ ಮೊದಲು ಕೇಳುತ್ತದೆ
ಹೀಗೆ ನೀವು ಈ ಟ್ಯುಟೋರಿಯಲ್ ನಲ್ಲಿ ಎನ್ವಿರೋನ್ಮೆಂಟ್ ವೇರಿಯೇಬಲ್ ಗಳ ಬಗ್ಗೆ ಹಿಸ್ಟ್ರಿ ಹಾಗೂ ಅಲಿಯಾಸಿಂಗ್ ಗಳ ಬಗ್ಗೆ ಕಲಿತಿರಿ
ಇಲ್ಲಿ ನಾನು ಈ ಪಾಠದ ಕೊನೆಗೆ ತಲುಪಿದೆ
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ವೆಬ್ಸೈಟ್ ಗೆ ಭೇಟಿ ಕೊಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ವಾಸುದೇವ ಐಐಟಿ
ಬಾಂಬೆ
ಧನ್ಯವಾದಗಳು